ಆ ಆಮೇಲೆ ನಾಳ್ದು ಎಂತ ಮಾಡ್ತಿ ಮತ್ತೇ college day ಗೆ ನೀನು dance ಮಾಡುವಾಗ ರಾತ್ರಿಗೆ.

ಆಗ ಒಂದು ದಿವಸ ಅಲ್ಲಾ ಅದು ಪರ್ವಾಗಿಲ್ಲ.

ಅಲ್ಲಾ ಆಗ ಬರ್ಲಿಕ್ಕೆ ಹೇಳ್ಬೋದ್ ಅಲ್ಲ ಮನೆಯವರನ್ನು daily ಆದ್ರೆ ಹೇಳಿಕ್ಕೆ ಆಗುದಿಲ್ಲಲ್ಲಾ.

ಇದಾದ್ರು ಒಂದಿವಸ ಅಲ್ಲಾ . ಯಾವಾಗ್ಲೂ ಹೋಗುದಿಲ್ವಲ್ವಾ ಹಾಗೆ ಹೇಳು ನೀನು.

ಹೌದಾ ಹ್ಮ್‌ ನಾಳೆಯಿಂದ ಐದು ಗಂಟೆಗೆ ಬಂದ್ಬಿಡು ಆಯ್ತಾ .

Okay Okay bye .

ಹಾ ಹೌದು ತುಂಬ ದಿವಸ ಆದ್ಮೇಲೆ call ಮಾಡಿದ್ರಿ ಮತ್ತೆ ನೀವ್ ಹೇಗಿದ್ದೀರ?

ಮತ್ತೆ ಹೇಗೆ ಮತ್ತೆ ಹೇಳ್ಬೇಕು ನಿಮ್ದೆ ಎಲ್ಲ.

ಹಾ ಹೇಗಾಗ್ತಾದೆ ಓದ್~ ಓದಿದೆಲ್ಲ ಮುಗಿತಾ? ಹ ನಂದದೆ ಈ ವರ್ಷ ಅಷ್ಟೆ ಮುಗಿದದ್ದು ನಂದೀಗ ಮುಗಿದು complete ಆಗಿ ಈಗ job search ಮಾಡ್ತಾ ಇದ್ದೇನೆ ನಾವ್ ಕಲಿತ education field ಅಲ್ಲಿ job ಹುಡುಕ್ಬೇಕಂತ ನಾನ್ try ಮಾಡ್ತಾ ಇದ್ದೇನೆ ಅದೆ job ಸಿಕ್ಕಿದ್ರೆ ಒಳ್ಳೇದಲ್ಲ, ಅಲ್ಲಿ ಒಳ್ಳೇದು ಸಿಗ್ತಾದೆ ನಮ್ಗೆ ಮತ್ತೆ ನಿಮ್ದು ಎಂತ ಕತೆ?

ಹ ನಂದು ಅದೆ ಆ M. Sc. ಮುಗಿತು M. Sc. ಮುಗ್ದ್ಮೇಲೆ ಹುಡುಕತ್ತಾ ಇದ್ದೆ ಕೆಲ್ಸ ಹುಡುಕಿ ಆ ಒಂದು ಒಂದು ತಿಂಗ್ಳು actually ನಾನು ಆ

But ಆಮೇಲೆ last moment ಗೆ ಬೇಡ teaching ಬೇಡ ಆ ನಮ್ ಕಲ್ತಾ ಆ ಯಾವ್ದುಕಲ್ತಾ M. Sc. ಅಲ್ಲಿ ಅದ್ರಲ್ಲೇ related ಏನಾದ್ರು ನೋಡ್ವ ಅನಿಸ್ತು.

ಆ ಮತ್ತೆ MNC try ಮಾಡುವ ಆಮೇಲೆ ಅದು ಸಿಕ್ಕಿಲ್ಲ ಅಂದ್ರೆ next teaching ಗೆ ಹೋಗುವ ಅಂತ ಆತರ ಅನ್ಕೊಂಡಿದ್ದೆ.

But thank god placement ಆಗಿತ್ತು ನನ್ಗೆ ಆ so ಆದ್ಮೇಲೆ

ಆ ಅದ್ರಲ್ಲೇ continue ಆಗ್ತಾ ಇದ್ದೇನೆ ಈಗ.

ಒಳ್ಳೆ ನನ್ನ field ಅಲ್ಲೇ ನನ್ chemistry field ಅಲ್ಲೆ ಎಂತ pharmacy in medicine ಅಲ್ಲಿ ನಾನು continue ಮಾಡ್ತಾ ಇದ್ದೇನೆ.

So ಅದು work ಕೆಲ್ಸ ಆಗಿ ಒಂದು ಒಂದ್ ತಿಂಗ್ಳು ಹತ್ತ್ರತ್ರ ಆಗಿದೆ.

So ಇವಾಗ ಕಲಿತಾ ಇದ್ದೇನೆ ಆಯ್ತು ಒಂದ್ adjust ಆಗ್ತಾ ಇದ್ದೇನೆ so ಆಗ್ತಿದೆ ಪರ್ವಾಗಿಲ್ಲ.

ಮತ್ತೆ ಏನಾದ್ರು plan ಉಂಟಾ ಈ distance education ಎಲ್ಲಾ ಮಾಡ್ತಾರಲ್ಲಾ job ಗೆ ಹೋಗಿ ಕೂಡ education ಮಾಡ್ತಾರಲ್ಲ ಆತರ ಏನಾದ್ರು plan ಉಂಟಾ?

ಆತರ ಅಂದ್ರೆ ನನ್ಗೆ ಸದ್ಯಕ್ಕೆ ಮೊದ್ಲು ಹಾಗೆ ಇತ್ತು okay ನಾನು B. Sc. ಮಾಡ್ಬೇಕು ಅನ್ನೋತರ ಇತ್ತು

But ಅದು ATC ನಾನು suppose teaching ಹೋಗ್ತಿದ್ರೆ.

B. Sc. ಮಾಡ್ಬೇಕು ಅಂತ ಇತ್ತುಆದ್ರೆ ನಾನು teaching ಗೆ ಹೋಗಿಲ್ಲ ಈ ಕಡೆ MNC ಬಂದೆ

ಸ್ವಲ್ಪ break ತೊಗೊಂಡು ಆಮೇಲೆ ಮಾಡೋಣಾ ಅಂತ ಅನ್ಕೊಂಡಿದ್ದೇನೆ ನೋಡ್ಬೇಕು ಹೇಗೆ ಅಂತ. ಹೌದ ಒಳ್ಳೆದುಂಟು ಹೌದು ಹೌದು.

ಹ್ಮ್ ನಿಂದೇನಾದ್ರು ಆಗಿದ್ಯಾ ಅಲ. ಹ ನಂದು ಇಲ್ಲ ಈಗ ಏನು plan ಇಲ್ಲ ಸದ್ಯಕ್ಕೆ ಇನ್ನು ನೋಡ್ಬೇಕು ಬಿಟ್ಟು ನೀವ್ ಹೇಳಿದಾಗೆ ಸ್ವಲ್ಪ break ಕೊಟ್ಟ್ರೆ ಒಳ್ಳೇದು ಅಂತ ಅನಿಸ್ತದೆ ಅಲ ಸ್ವಲ್ಪ mind ಎಲ್ಲ ನಂದೆಲ್ಲ refresh ಆಗ್ತಾದೆ ಅಂತ ಹೇಳ್ತಾರೆ ಅಲ ಆತರ.

ಮತ್ತೆ ಹೇಗ್ ಅನಿಸ್ತದೆ education ತುಂಬಾ important ಆ ಈಗದ ಜೀವನದಲ್ಲಿ ಹೇಗೆ ಅನಿಸ್ತದೆ.

ಹಾ ಹಾ ಹಾಗೆನೇ ಅನಿಸ್ತಾ ಉಂಟು ಯಾಕಂದ್ರೆ ಮೊದ್ಲೆಲ್ಲಾ ಅದೆ ಆ ಆ ಆ college ಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಹಾಗೆನೇ ಅನ್ಕೋತಿದ್ದೆ okay marks ಬೇಕು exam ಮಾಡ್ಬೇಕು exam ಆದ್ರೆ marks ಬಂದ್ರೆ ಮಾತ್ರ, ನಮಿಗೆ ಎಂತ ಮುಂದೆ ಕೆಲ್ಸ ಸಿಗೋದು ಹಾಗೆಲ್ಲ ಅನ್ಕೋತಿದ್ದೆ but ಅದು ತುಂಬ

ನೋಡ್ಬೇಕಾದ್ರೆ ಇಲ್ಲಿ ತುಂಬ ಅದು ಆ ಆತರ thought ಸರಿ ಅಲ್ಲ ಯಾಕಂದ್ರೆ ನಾವ್ ಈಗ job ಕೆಲ್ಸಕ್ ಬಂದ್ಮೇಲೆ ಅನಿಸ್ತಾ ಉಂಟು ಯಾಕಂದ್ರೆ ನನ್ ಜೊತೆ join ಆದಾವ್ರಿಗೆ ಹೆಚ್ಚಿನವ್ರಿಗೆ ಕೆಲವರಿಗೆಲ್ಲ marks ಯೇ ಇಲ್ಲ ಕೆಲವರು just pass ಆಗಿದ್ರು ಅಷ್ಟೆ.

So ಅವರನ್ನು ನೋಡ್ಬೇಕಾದ್ರೆ ಅನಿಸ್ತಾ ಉಂಟು but ಅವ್ರಿಗೆ ಆದ್ರೆ ವಿಷಯಾದ ಎಂತ ಜ್ಞಾನ ತುಂಬ ಇತ್ತು ಅವ್ರಿಗೆ,

So ಅತರ ಎಲ್ಲ ನೋಡ್ಬೇಕಾದ್ರೆ ಅಂದ್ರೆ education important ಆಗ್ತದೆ.

ಮುಖ್ಯ ಆಗ್ತದೆ ಆದ್ರೆ ಅದ್ರ ಯಾವು just ನಾವು ಖಾಲಿ ಮಾ~ ಆ score ಮಾಡ್ಬೇಕು ಆ level ಗೆ think ಮಾಡಿ ಓದಿದ್ರೆ ಆಗುದಿಲ್ಲ.

ನಮಿಗೆ ಜ್ಞಾನ ಬರ್ಬೇಕು ಅದ್ರಲ್ಲಿ ನಾವೇನಾದ್ರು ಹೊಸ್ತನ್ನು ಕಲಿಬೇಕು ಅನ್ನುವ ತರ ಯೋಚ್ನೆ ಮಾಡಿ ಓದಿದ್ರೆ ಅದು ಮುಂದೆ ನಮಿಗೆ ಯಾವ್ದೆ ಏನೇ ಕೆಲ್ಸ ಮಾಡಿದ್ರು next ಯಾವ್ದೇ field ಗು ಹೋದ್ರು ತುಂಬ important ಆಗ್ತದೆ ಅದು actually ಹಾಗೆ.

ಅದು ನನ್ಗೆ ತುಂಬ realise ಆಯ್ತು.

ಹೌದೌದು, ನೀವು ಹೇಳುವಾಗ ನನ್ಗೆ ಕೂಡ ಅನಿಸಿತು ನಾನು ಕೂಡ diploma ಮಾಡಿದ್ದಲ್ಲ

Diploma ದಲ್ಲಿ ನಿಮಗೆ ಗೊತ್ತಿರ್ಬೋದು programming ಎಲ್ಲ ಉಂಟು.

ಈಗ ನಾನು programming ಮಾಡಿದ್ದು ನನ್ಗೆ ಈಗ ಉಂಟಲ ಒಂದು ಸ್ವಲ್ಪ ಕೂಡ ಅದು ನೆನಪಿಲ್ಲ ಎಂತ programming ಅಂತ , exam ಗೆ ಬರಿಬೇಕು marks ಬರ್ಬೇಕು ಅಷ್ಟೆ.

ಮತ್ತೆ ಅದು ನಮ್ಗೆ ನೆನಪಿಟ್ಕೋಬೇಕು ಆತರ ಏನು ಇಲ್ಲ ಅದೆ ನನ್ಗೆ ಈಗ ಅನಿಸ್ತದೆ ಒಂದು ಕೂಡ ನೆನಪಿರುದಿಲ್ಲ ಆತರ ಆಗಿದೆ ಅಲ. ಹೌದು ಹೌದು ಹೌದು ಹೌದು ಹೌದು ಹ್ಮ್ ಹಾಗೆನೆ ಆಗ್ತದೆ ಹಾಗೆನೆ ಇಲ್ಲಿ ಬಂದ್ಮೇಲೆ ನನಿಗೆ ಹಾಗೆನೆ ಅನಿಸ್ತು ಕೆಲವೊಮ್ಮೆ ಕೆಲವೊಮ್ಮೆ ಕೇಳ್ತಾರೆ ಇದು ಹೇಗೆ ಅದು ಹೇಗೆ ಅಂತ. ನೆನಪಿದ್ರಲ್ಲಿ okay ಕೆಲವೊಮ್ಮೆ ಗೊತ್ತಿರ್ತದೆ ಹೇಳ್ತೇವೆ. But ನಾವು ಆ time ಅಲ್ಲೇ ಅದ್ರ ಅದ್ರತರನೇ ಅನ್ಕೋತಿದ್ವಿ okay ನನ್ಗೆ ಮುಂದೆ ಇದು help ಆಗ್ತದೆ ಇದು ನಾನು ಈತರ ನೆನ್ಪಿಡ್ಕೊಳ್ಬೇಕು ಇತರ technical way ನೆನ್ಪಿಡ್ಕೊಳ್ಬೇಕು ಅಂತ ಅನ್ಕೋತಿದ್ರೆ

Help ಆಗ್ತಿತ್ತು ಕೆಲವೊಂದು ವಿಷ್ಯದಲ್ಲಿ ಹಾಗೆಲ್ಲ ಅನ್ಕೋತೇನೆ ಕೆಲವೊಮ್ಮೆ.

ನನ್ಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು ನಾನ್ ನಿನ್ಗೆ free ಆದ್ಮೇಲೆ ನಾನೇ ನಿನ್ಗೆ call ಮಾಡ್ತೇನೆ ಆಯ್ತಾ. ಹ ಸರಿ ಸರಿ.

ಈ ಮಳೆಗಾಲದಲ್ಲಿ ನಾವ್ ಯಾವದೆಲ್ಲ ಬಟ್ಟೆ ಹಾಕಿದ್ರೆ ಚನ್ನಾಗಿರುತ್ತೆ ಇನ್ನು ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಮಳೆಗಾಲ ಅಂದ್ಕೂಡ್ಲೇ ಎಲ್ಡ್ರಿಗುನು ಖುಷಿನೇ ಅದ್ರಲ್ಲಿನೂ ಮಳೆ ನೀರಲ್ಲ್ ಆಡ್ಕೊಬೇಕು ಒಂದ್ ಸ್ವಲ್ಪ enjoy ಮಾಡಬೇಕು ಆದ್ರೂ ಒಂದೊಂದು ಸರ್ತಿ ಏನೋ ಒಂದು ಭಯ ಇರುತ್ತೆ. ಏನ್ ನಮ್ಮಾ ಆರೋಗ್ಯ ಕೆಟ್ಟ್ಹೋಗುತ್ತೋ ಅತ್ವ ಬಟ್ಟೆಗಳು ಏನಾಗುತ್ತೋ ಸರಿಯಾಗಿರುತ್ತೋ ಇಲ್ವೋ ಅಂತ ಆದ್ರೆ ಆತರ ಏನು ಭಯ ಪಡೋ ವಿಷ್ಯ ಏನಿಲ್ಲ. ನಾವ್ ಏನು ಮಳೆಯಲ್ ಒದ್ದೆ ಆಗುತ್ತೆ ಬಟ್ಟೆ ಅಂತೇಳಿದ್ರೆ ನಮ್ಗೆ enjoy ಮಾಡೋಕು ಆಗಲ್ಲ ಅದ್ರಿಂದ ಒಂದ್ ಸ್ವಲ್ಪ ಅಂದ್ರೆ ಈ ಬೇಸಿಗೆ ಚಳಿಗಾಲದಲ್ಲೆಲ್ಲಾ ಒಂದ್ ಸ್ವಲ್ಪ ಮಂದ ಬಟ್ಟೆ ಧರಿಸಿದ್ರು ನಡಿಯುತ್ತೆ. ಆದ್ರೆ ನನ್ನ ಅನಿಸಿಕೆಯ ಪ್ರಕಾರ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಘಾಡ ಬಣ್ಣದ್ ಬಟ್ಟೆ ಧರಿಸಿದ್ರೇನೇ ಚನ್ನಾಗಿರುತ್ತೆ, ಏಕಂದ್ರೆ ಇತರ ಘಾಡ ಬಣ್ಣದ್ ಬಟ್ಟೆ ಅಂದ್ರೆ ಅಹ್ ಅದು ಹಾಳಾಗುದಿಲ್ಲ ಕೊಳೇನು ಅಷ್ಟ್ ಆ~ ಆಗಲ್ಲ. ಮತ್ತು ಈ ಬಣ್ಣಗಳನ್ನ್ ಆರಿಸ್ಬೇಕಾದ್ರು ಈ dark colours ನೇ ಆರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ floral greenನ್ ಮತ್ತೊಂದೊಂಸರ್ತಿ dark green ನ್ dark black ಕೆಲ್ಲಾ ಆತರ ಇದ್ರೆ ನಮ್ಮ್ ಕೊಳೆ ಆದ್ರೂನು ಏನು ಗೊತ್ತಾಗಲ್ಲ ಅಷ್ಟ್ ಬೇಗಾಗಿ. ಮತ್ತೆ ಈ ಬಣ್ಣಗಳನ್ ಧರಿಸುದ್ರಿಂದ ನಮ್ಮ್ ಮು ನಮ್ಮಾ mood ಡೂನು ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಇನ್ನಾ ಸಲ್ವಾರ್ ಕಾಮಿಸ್ ಚೂಡಿದಾರ್ leggings ಎಲ್ಲಾ ಅದ್ದನ್ನೆಲ್ಲಾ ನಾವು ಹಾಕ್ಬೇಕಾದ್ರೆ bright colours ಅನ್ನೇ ಹಾಕಿದ್ರೆ ಚನ್ನಾಗಿರುತ್ತೆ. ಏನೋ ಮಣ್ಣಿನ್ ಕಲೆ ಇರುತ್ತೆ ಅದು ಹೋಗಲ್ಲ ಆತರ ಎಲ್ಲಾ ಇರೋದಕ್ಕಿಂತ ಅದ್ ಮತ್ತೂ ಈ ಮಳೆ ಅಲ್ಲಿ ಇವಾಗ ನಮ್ಮ್ bottom ಏನೋ pant ಲಂಗ ಎಲ್ಲ ಅದ್ ಅಷ್ಟ್ ಬೇಗ ಹಾಳಾಗೋದು ತಪ್ಪಿಸ್ಬಿಡ್ಬೋದುdark colours ಇದ್ರೆ. ಇನ್ನು ಅದು ನೋಡೋದಕ್ಕೂ ಏನೋ ಒಂದ್ ಚನ್ನಾಗಿರುತ್ತೆ romantic ತರನು ಇರುತ್ತೆ ಆತರ dark colours ಹಾಕೋದೆಲ್ಲಾ, ಇನ್ನು office wear ಗಂತೂ ಸಲ್ವಾರ್ ಕಮೀಸ್ ಅದಿಕ್ಕೆ ಎಲ್ಲ ಜಾಸ್ತಿ ಆಗಿ ಹಾಕಿದ್ರು. ಅದ್ಕೊಂದು ನನ್ನ ಅನಿಸಿಕೆಯ ಪ್ರಕಾರ ಒಂದ್ ಏನೋ ಒಂದ್ ಅದೊಂದು shawl cover ಮಾಡೋಕ್ ತೊಗೊಂಡು ಹೋದ್ರೆ ಅದೂ fashion ನಿಗುನು ಆಗುತ್ತೆ ಮಳೆ ಬಂದಾಗ ಒಂದ್ ಸ್ವಲ್ಪ ಈ ತಲೆತಲೇ ಮುಚ್ಕೊಳ್ಳೋಕೋ. ಅತ್ವೋ ಈ ಏನ್ ಬಟ್ಟೆ ಈ ದೇಹ ಮುಚ್ಕೊಳ್ಳೋಕು ಆತರನು ಚನ್ನಾಗಿನೇ ಕಾಣುತ್ತೆ ಅದು ಇನ್ನು college ಹುಡುಗಿಯರುನು ಹಂಗೆನೇ ಇವಾಗ ಜಾಸ್ತಿಯಾಗಿ skirt top ಪು jeans ಎಲ್ಲ ಹಾಕಿದ್ರು ಅದುಕೂನು sh~ shawl ಅನ್ನು use ಮಾಡ್ಬೋದು ಅದುನು ಚನ್ನಾಗಿನೇ ಕಾಣ್ಸುತ್ತೆ. fashion ಆಗೀನು ಕಾಣ್ಸುತ್ತೆ ಮತ್ತೂ ಜಾಸ್ತಿ ಆಗಿ ಮಳೆಗಾಲದಲ್ಲಿ ಹತ್ತಿ ಬಟ್ಟೆನೇ ಆಯ್ಕೆ ಮಾಡಿದ್ರೇನೇ ಚನ್ನಾಗಿರುತ್ತೆ ಏಕೆಂದ್ರೆ ಅದೊಂದ್ ಸ್ವಲ್ಪ ಹಗುರವಾಗಿರುನು ಇರುತ್ತೆ ಬೇಗ ಒಣ್ಗೋದೋನು ಚಾ ಸುಲಭವಾಗಿ ಆಗುತ್ತೆ. ಇನ್ನೂ ಅ pastel shades ಎಲ್ಲ ಆರಿಸ್ಕೊಲ್ಬೋದು bright colour topಪು ಅದಿಕ್ಕೆ ಮತ್ತೆ ಇನ್ನು kurti ಮತ್ತೆ ಅ ಆತರನು ಹಾಕಿದ್ರೆ fashion ಆಗಿ ಚನ್ನಾಗಿ ಕಾಣ್ಸುತ್ತೆ. ಇನ್ನು ಹುಡುಗಾರು ಜಾಸ್ತಿಯಾಗಿ ಮಳೆಗಾಲದಲ್ಲಿ ಬರ್ಮುಡಾ shorts ಎಲ್ಲ ಹಾಕ್ತಾರೆ ಅಂದ್ರೆ ಹುಡ್ಗಿರುನು capris ಏ three fourth ಒಂದ್ ಸ್ವಲ್ಪ short ಆಗಿರೋ pant ಎಲ್ಲ ಹಾಕಿದ್ರೇನೆ ಒಂದ್ ಸ್ವಲ್ಪ ಚನ್ನಾಗಿ ಕಾಣ್ಸುತ್ತೆ. ಇನ್ನ ಒಂದೊಂದು ವೇಳೆಸ office ಗೆ saree ನೇ ಉಡ್ಬೇಕಂತತನು ಇರುತ್ತೆ ಒಂದೊಂದು office ಸಿಗೆ ಆತರ ಇದ್ರುನು synthetic saree ಧ~ ಧರ್ಸಿದ್ರೇನೇ ಚೆನ್ನಾಗಿರುತ್ತೆ ಅವ್ರಿಗೆ ಆದ್ರೆ ಆತರ synthetic ಧರ್ಸಿದ್ರುನು. ನನ್ನ ಅನಿಸಿಕೆಯ ಪ್ರಕಾರ ಈ petticoat ಮಾತ್ರ cotton ನೀದ್ರೆನೇ ಚನ್ನಾಗಿರುದು ಯಾಕಂದ್ರೆ ಈ synthetic petticoat ಈ ಮಳೆಗಾಲದಲ್ಲಿ ಒದ್ದೆ ಆದ್ರೆ ನಡಿಯೋಕ್ಕೆಲ್ಲಾ ಕಷ್ಟ ಆಗೋಗುತ್ತೆ ಅದ್ಕಿಂತ cotton petticoat ನೇ ಧರಿಸ್ಬೋದು. ಇನ್ನೂ ಅದು ಗಾಳಿಯಲ್ಲಿನೂ ಆದ್ರತೆ ಹೆಚ್ಚಿರೋದರಿಂದ cotton ಆದ್ರೆ ಬೇಗನೆ ಒಳಗಿ ಬಿಡುತ್ತೆ ಹೀಗಾಗಿ ಈ cotton ಬಟ್ಟೆನೆ ಧರ್ಸ್ಕೊಂಡ್ರೆ ಚನ್ನಾಗಿರುದು ಮಳೆಗಾಲದಲ್ಲಿ. ಇನ್ನು ಜಾಸ್ತಿಯಾಗಿ jeansdenim jeans ಎಲ್ಲ ಕಡಿಮೇನೆ ಬಳಸ್ಬೇಕು ಯಾಕಂದ್ರೆ ಅದೊಂದು ಒಣಗೋದುನು ಕಷ್ಟ ಇನ್ನು ಒದ್ದೆ ಆದ್ರೆ ತುಂಬಾ ಅದ್ ಏನೋ ನಮ್ಗೆ ನೆಗಡಿ ಶೀತನು ಒದ್ ಇಡೀ ದಿನಾ ಆತರ ಬಟ್ಟೆ ಹಾಕೊಂಡು. ಇನ್ನು denim denim ಉ~ ಉಡುಪು ಧರಿಸದೇನೇ ಇದ್ರೆ ಒಳ್ಳೇದು ಮಳೆಗಾಲದಲ್ಲಿ ಇನ್ನು ಜಾಸ್ತಿಯಾಗಿ ಈ terrycot ಟು syntheticಕ್ rayonನು nylon ಆತರ ಬಟ್ಟೆ ಬ~ ಬಳಸ್ಬೋದು.

Good afternoon ನಾನ್ fine , ನೀನ್ ಹೇಗಿದ್ದಿ? ನಾನ್ ಚೆನ್ನಾಗಿದ್ದೀನಿ. ನಾನ್ ನಿಮ್ಮ old student ಅಪೂರ್ವ ಮಾತಾಡ್ತಿರೋದು. ಹಾ, ಗೊತ್ತಾಯ್ತು ನಂಗೆ voice ಲ್ಲಿ .

ಹಾ ಮಗ, ಹೇಳು ಮತ್ತೆ ಏನ್ call ಮಾಡಿದ್ದು? ನಾನ್ ನಿಮ್ಗೆ call ಮಾಡಿದ್ದು ನೀವು ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ದೀರಲ್ಲ?

ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು.

ಹಾ. ನೆಹರುರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆ~ ಆಚರಿಸಲಾಗುತ್ತದಲ್ವಾ?

ಆದ್ರೆ ಯಾವ ಕಾರಣಕ್ಕಾಗಿ ಅವರ ಜನ್ಮ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ? ನೆಹರೂರವರಿಗೆ ಮಕ್ಕಳಂತ ಹೇಳಿದ್ರೆ ತುಂಬಾ ಪ್ರೀತಿ ಅದಕೋಸ್ಕರ ಎಲ್ರೂ ಸೇರಿ ಅವರ ಜನ್ಮದಿನವನ್ನ ಆಚರಿಸ್ವ ಅಂತ ಹೇಳುವಂತ time ಅಲ್ಲಿ. ನೆಹರುರವ್ರು ಹೇಳ್ತಾರೆ, ನನ್ನ ಜನ್ಮದಿನ ಆಚರಿಸೋದು ಬೇಡ, ಆ ದಿನದ ಬದಲಿಗೆ ಅದನ್ನು ಮಕ್ಕಳ ದಿನಾ ಅಂತ ಹೇಳಿ ಮಕ್ಕಳಿಗೆ ಖುಷಿಯನ್ನು ನೀಡುವ ಸಲುವಾಗಿ ಅವರು ಅಹ್ ಮಕ್ಕಳ ದಿನ ಅಂತ ಹೇಳಿ ಆಚರಿಸ್ಲಿಕ್ಕೆ ಆರಂಬಿಸಿ ಆರಂಭಿಸ್ಲಿಕ್ಕೆ ಹೇಳ್ತಾರೆ. ಅದಕೋಸ್ಕರ ಆ ನವೆಂಬರ್ ಹದ್ನಾಲ್ಕನ್ನು every year ನಾವು ಮಕ್ಕಳ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ ಈಗ. Okay , ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು? ನಾವು every year ಮಕ್ಕಳ ದಿನಾಚರಣೆಯಾವತ್ತೆ sports ಎಲ್ಲ conduct ಮಾಡಿ ಆ ದಿವಸವೇ stage function ಎಲ್ಲ ಮಾಡ್ತಿದ್ವಿ, but ಈ ಸಲ ಸ್ವಲ್ಪ different ಆಗಿ two days ಮೊದ್ಲೇ ಅಂದ್ರೆ one ನಮ್ಮಲ್ಲಿ one to eighth ತನ್ಕಯಿದೆ ಅಲ ಗೊತ್ತಿದೆ ಅಲಾ ನಿಂಗೆ? ಹಾಗೆ ಇಲ್ಲಿ one to four ತನಕ ಒಂದಿವಸ competition ಎಲ್ಲಾ ಮಾಡಿದ್ವಿ. next ಅ fifth ಇಂದ eight ತನಕ next day ಇನ್ನೊಮ್ಮೆ, ಅಂದ್ರೆ sports ground related ಏನೆಲ್ಲ ಇರ್ತದೆಲ್ಲ ಆ ದಿವಸ ಮಾಡಿ. competition ಮಾಡಿ ಅದ್ರ result ತೆಗ್ದಿಟ್ಟಿದು. next ಅಹ್ ಮಕ್ಕಳ ದಿನಾಚರಣೆ ಯಾವಾಗ ನವೆಂಬರ್ fourteenth ಇದೆ ಅಲಾ, ಆ ದಿವ್ಸ ಮಕ್ಕಳಿಗೆಲ್ರಿಗು ಕೂಡ colour dress ಹಾಕ್ಲಿಕ್ಕೇಳಿ, next ಮಕ್ಕಳನ್ನೆ ನಾವೊಂದು eight students ಗೆ eighth ನವರನ್ನು ಎಂಟು ಜನರನ್ನು select ಮಾಡಿ. teacher ಅಂತ ಹೇಳಿ ಅವರಿಗೆ ಒಂದು role ಮಾಡ್ಲಿಕ್ಕೆ ಹೇಳಿದ್ವಿ, ಯಾವ teacher ಕೂಡ ಆಗಿರ್ಬೋದು ಅಂದ್ರೆ as a teacher ಆಗಿ ಅವರು, ಆ ದಿವಸ ಪ್ರತಿಯೊಂದು class ಒಂದರಿಂದ eighth class ಏನಿದೆ, ಅವ್ರೇ teachers one hour ಅವರಿಗೆ ಕೊಟ್ಟಿದ್ವಿ. ಹಾಗೇನೇ ಅವರು ಶಿಕ್ಷಕರಾಗಿ ಯಾವ ರೀತಿ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ಹೇಳಿ, ನೋಡುವ ಅಂತ ಹೇಳಿ ನಾವೊಂದ್ ಅವ್ರಿಗೆ chance ಕೊಟ್ಟಿದ್ವಿ. ಅಂದ್ರೆ ಈ ಸಲ ಅದೊಂದ್ ಚೂರು different ಆಗಿತ್ತು, ಎಲ್ಲ ಮಕ್ಕಳು ಸೇರಿ ಒಟ್ಟಿಗೆ ಒಂದು ತುಂಬಾ ಖುಷಿಯನ್ನು ಕೂಡ ಪಡ್ಕೊಂಡ್ರು, ಅಂದ್ರೆ next ಅವರ್ದು opinion ಹೇಳುವ time ಅಲ್ಲಿ ಗೊತ್ತಾಯ್ತು ನಮ್ಗೆ, but ಎಲ್ಲ ಮಕ್ಕಳೂ ಕೂಡ ಎಂಟು ಮಕ್ಕಳು ಯಾರು ಶಿಕ್ಷಕರಾಗಿ part ಮಾಡಿದ್ರು. ಆ ಎಲ್ಲ ಮಕ್ಕಳು ಕೂಡ ತುಂಬ ಅಂದ್ರೆ ನಮ್ಗೆ ನಾವ್ ಎಣಿಸಿದ್ದು ಅಂದ್ರೆ ಈ ಮಕ್ಕಳು ಇಷ್ಟು talent ಇದ್ದಾರಾ ಅಂತ ಹೇಳಿ. but ಅವ್ರಿಗೊಂದಲ್ಲಿ ಏನ್ ಗೊತ್ತಾಯ್ತ್ ಹೇಳಿದ್ರೆ, teachers ಎಷ್ಟು ಕಷ್ಟ ಪಡ್ತಾರೆ, ಅಂದ್ರೆ ನಮ್ಗೆ teach ಮಾಡುವಂತ time ಅಲ್ಲಿ ಅದೂ ಕೂಡ ಅವರಿಗೊಂದಲ್ಲಿ ಅನುಭವ ಸಿಕ್ಕಿದೆ. Next , ಅದೇ ದಿವ್ಸ ಮತ್ತೊಂದು lucky game ಅಂತ ಹೇಳಿ ಮಾಡಿದ್ವಿ, ಮತ್ತೊಮ್ಮೆ ನಮ್ಮ ಶಾಲೆಯಲ್ಲಿ ಈಗ hundred strength ಇದೆ, ಅದ್ರಲ್ಲೊಬ್ಬ ಅದೃಷ್ಟ ಶ ವ್ಯಕ್ತಿ ಅಂತ ಹೇಳಿ, ಅದೃಷ್ಟ ವಿದ್ಯಾರ್ಥಿ ಅಂತ ಹೇಳಿ ತೆಗ್ದು. ಹಾಗೆ ಒಂದು ಕೂಡ game ಒಂದು conduct ಮಾಡಿದ್ವಿ, ಮತ್ತೆ ಮಧ್ಯಾಹ್ನದ ದಿವಸ ಎಲ್ಲ ಮಕ್ಕಳಿಗೂ ಕೂಡ sweet ಕೊಟ್ಟು ಪಾಯ್ಸ ಮಾಡಿಸಿದ್ವಿ, ಊಟಯೆಲ್ಲ ಮಾಡಿ ಆದ್ಮೇಲೆ afternoon session ಅಲ್ಲಿ ನಾವು stage function ಎಲ್ಲ ಮಾಡಿ. stage ಅಲ್ಲಿಯು ಕೂಡ ಹಾಗೆ, ಆ ದಿವಸ ಎಲ್ಲ programme ಅನ್ನೂ ಕೂಡ ಮಕ್ಕಳೇ, ನಾವ್ಯಾರೂ teachers ಎದ್ರಲಿಲ್ಲ, stage ಅಲ್ಲಿ ಕೂಡ ಅಷ್ಟೆ, ನಮ್ಮ SPL ಗಳು ASPL ಗಳಾಗಿರ್ಬೋದು, ಅವರನ್ನೇ ಕೂತ್ಕೊಳಿಸಿ. ಅವ್ರೆ MC ಅವ್ರೆ ಅಹ್ welcome speech next vote of thanks ಕೊಡುವಂತದ್ದು, ಎಲ್ಲವನ್ನು ಕೂಡ ಮಕ್ಕಳೇ ಆ ದಿವಸ ಮಾಡಿ ಅವ್ರ ದಿನವನ್ನ ಅವ್ರೆ ಒಳ್ಳೆ ರೀತಿಯಲ್ಲಿ ಆಚರಿಸಿಕೊಂಡಿದ್ದಾರೆ.

Okay ಆದಿನ ಏನಾದ್ರು ಅಹ್ ಮಕ್ಕಳಿಗೆ ಬಹುಮಾನವನ್ನೇನಾದ್ರೂ ನೀಡಿದ್ರಾ? ಹಾ ಹೌದು, ಎಲ್ಲ ಮಕ್ಕಳಿಗೂ ಕೂಡ ಬಹುಮಾನ~ ಬಹುಮಾನವನ್ನು ಕೊಟ್ಟಿದ್ವಿ, ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ, ಯಾವ ಮಗುವಿಗೆ ಬಹುಮಾನ ಸಿಕ್ಕಿದೆ ಆ ಮಗುವಿನ ಜೊತೆಗೆ ಯಾವ ಮಗುವಿಗೆ ಬಹುಮಾನ ಸಿಗ್ಲಿಲ್ಲ ಅವ್ರಿಗೂ ಕೂಡ ನಾವು ಒಂದು ಹೀಗೆ pen . ಮತ್ತೆ ದೊಡ್ಡ ಮಕ್ಕಳಿಗೆ ಪುಸ್ತಕ, ಹಾಗೆ ಕೊಟ್ಟು ಅವುಗಳನ್ನೂ ಕೂಡ ಸಂತೋಷ ಪಡಿಸಿದ್ವಿ ಅಂದ್ರೆ feel ಇರ್ಬಾರ್ದಲ್ಲ. ಓ ನಂಗೆ ಸಿಕ್ಕಿದೆ ಅವ್ರಿಗೆ ಸಿಗ್ಬರ್ದಂತೇಳಿ ಅವ್ರಿಗೊಂದು ಉತ್ತೇಜನ ಆಗ್ಲಿ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಎಲ್ಲ ಮಕ್ಕಳಿಗೆ ಕೂಡ ಬಹುಮಾನ ಸಿಗುವ, ಅಂದ್ರೆ ಸಂಜೆ ಹೊತ್ತಿಗೆ ಹೋಗುವಾಗ ಹೇಗಿರ್ತದಂತ ಹೇಳಿದ್ರೆ ಮಕ್ಕಳ ಮುಖದಲ್ಲಿ full feelings ಖುಷಿಯ ವಾತಾವರಣ ನನ್ಗೂ ಸಿಕ್ಕಿದೆ ಅವನಿಗೆ ಮಾತ್ರ ಸಿಕ್ಕಿದ್ದಲ್ಲ ನನ್ಗೂ ಸಿಕ್ಕಿದೆ ಅಂತ ಹೇಳಿ.

ಹಾ ಹೌದು, ಹಾಗೆ full ಖುಷಿಯಲ್ಲಿದ್ರು, ತುಂಬ ಖುಷಿಯಾಯ್ತು ಆತರ ನೋಡ್ಲಿಕ್ಕೆ ಮಕ್ಕಳನ್ನ ಅಂತ ಹೇಳಿ.

ಹಾ okay okay ಮಗ ಸಾಕಲ್ಲ information ಇಷ್ಟು?

ಎಂತದು ಇಲ್ಲ ನೆನ್ಪಾಯ್ತು, ಆ ಲಾ~ ಹಾ ಹಿಂದಿನ ಸಲಿ ನಾವು ಸಿಕ್ಕಾಗ ಚಳಿ ಮಳೆ ಎಲ್ಲ ಇತ್ತಲ್ಲ?

ಮಳೆ start ಆದ್ಮೇಲಿಂದ ನಂಗೆ ನಿನ್ ನೆನ್ಪು ಜಾಸ್ತಿ ಆಗಿದೆ ಅದಿಕ್ಕೆ ನಾ ನಿಂಗೆ call ಮಾಡ್ದೆ. ಮಳೆಯಲ್ಲಿ ಆಟಡಿದ್ದು ನೆನಪಾಯ್ತ?

ಮತ್ತೆ ಮಳೆ ಬರುವಾಗ ಚನ್ನಗೆ ಇದು ಆಗ್ತದಲ್ಲ ನಮ್ಗೆ ಕುಷಿ ಆಗ್ತದೆ ಮಳೆಯಲ್ಲಿ.